ಈ ಚಿತ್ರದಲ್ಲಿ ಒಂದು ಅಂಗಡಿ ಕಾಣಿಸುತ್ತ ಇದೆ ಈ ಅಂಗಡಿಯಲ್ಲಿ ನೀಟಾಗಿ ಪೇಪರನ್ನ ಜೋಡಿಸಿ ಇರಿಸಲಾಗಿದೆ.

ಆ ಕಲ್ಲಿನ ಮೇಲೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಹಾಗೆ ಪಕ್ಕದಲ್ಲಿ ಒಂದು ಡ್ಯಾಮ್ ಕಾಣ್ತಾ ಇದೆ ಹಾಗೆ ಆ ಡ್ಯಾಮ್ ಪಕ್ಕದಲ್ಲಿ ಒಂದಿಷ್ಟು ಮರಗಳು ಕಾಣ್ತಾ ಇದ್ದಾವೆ.

ಈ ಚಿತ್ರದಲ್ಲಿ ಒಂದಿಷ್ಟು ಕರಿದ ತಿಂಡಿಗಳನ್ನ ತಯಾರಿಸ್ತಾ ಇದ್ದಾರೆ ಹಾಗೆ ದೂರದಲ್ಲಿ ಒಂದಿಷ್ಟು ಲೈಟಿಂಗ್ಸ್ ಕಾಣ್ತಾ ಇದೆ ಹಾಗೇ ನೆಟ್ ಅನ್ನ ಕಟ್ಟಲಾಗಿದೆ ಹಾ ನೆಟ್ಟಿನ ಪಕ್ಕದಲ್ಲಿ ಹಸಿರು ಗಿಡಗಳು ಇವೆ.

ಈ ಚಿತ್ರವನ್ನು ನೋಡಿದಾಗ ಜಗತ್ಪ್ರಸಿದ್ಧ ಸಿದ್ಧವಾದ ಚಿತ್ರದುರ್ಗದ ಕಲ್ಲಿನ ಕೋಟೆ ಅವನಕೆ ಓಬವ್ವ ಕಳ್ಳರನ್ನು ವಧಿಸಿದ ಜಾಗ ಇದು.

ಹಾಗೆ ಮೇಲ್ಗಡೆ ಒಂದು ಡೆಕೋರೇಷನ್ ಕಾಣಿಸುತ್ತಾ ಇದೆ. ಇದು ಮದುವೆ ಸಮಾರಂಭದ ಒಂದು ಕಾರ್ಯಕ್ರಮವಾಗಿ ಕಾಣ್ತಾ ಇದೆ.